ಮತ್ತು ಇಲ್ಲಿ ಸುತ್ತಲು ಚಿಕ್ಕ ಚಿಕ್ಕ ಗಿಡಗಳನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಮೂರು ಚಿಕ್ಕದಾದಂತ ಮನೆಗಳನ್ನು ಕಾಣಬಹುದು.

ಹಾಗೂ ಇಲ್ಲಿ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವರ್ಕ್ ಅನ್ನು ಬರೆಯುತ್ತಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಬೋರ್ಡ್ ಅನ್ನು ನೋಡಬಹುದು.

ಹಾಗು ಇಲ್ಲಿ ಮ್ಯಾಟ್ ಅನ್ನು ನೋಡಬೋದು.

ಹಾಗೂ ಇಲ್ಲಿ ಒಂದು ಪೋಸ್ಟರ್ ಅನ್ನು ಕಾಣಬಹುದು ಗೋಡೆ--

ಮತ್ತು ಇಲ್ಲಿ ನಾಲ್ಕು ತಲೆದಿಂಬು ಮೂರು ತಲೆದಿಂಬುಗಳನ್ನು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ದೊಡ್ಡದಾದ ಗೋದಾಮನ್ನು ಕಾಣಬಹುದು.

ಹಾಗು ಇಲ್ಲಿ ಒಂದು ಹಸಿರಾದಂತಹ ಗಿಡ ಮರಗಳನ್ನು ಕಾಣಬಹುದಾಗಿದೆ.

ಮತ್ತೆ ಅಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಕಾಣಬಹುದಾಗಿ--

ಮತ್ತು ಅವುಗಳನ್ನು ಇನ್ನೂ ರೆಡಿ ಮಾಡುತ್ತಿದ್ದಾರೆ.

ಮತ್ತು ಇಲ್ಲಿ ಸಾಕಷ್ಟು ಜನರು ನಿಂತುಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಹಾಗು ಸುತ್ತಲು ಪದರೆಯನ್ನು ಕಟ್ಟಿದ್ದಾರೆ ಮತ್ತು ಪೆಂಡೆಲ ಅನ್ನು ಹೊಡದಿದಾರೆ.

ಹಾಗೂ ಇಲ್ಲಿ ಬರುವ ವ್ಯಕ್ತಿಗಳು ಕುರಿತುಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಹಾಗೂ ಇಲ್ಲಿ ಮುಂದುಗಡೇ ಎರಡು ಬೈಕ್ ಒಂದು ಸ್ಕೂಟಿ ನಿಂತು ಕೊಂಡಿದೆ.

ಹಾಗು ಇಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತುಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಈ ದೃಶ್ಯವು ಗುಡ್ಡದ ಮೇಲೆ ತೆಗೆದಿರತಕ್ಕಂತಹ ದೃಶ್ಯವಾಗಿದ್ದು--

ಮತ್ತು ಇದೊಂದು ಪೋಸ್ಟ್ ಆಫೀಸ್ ಆಗಿದೆ.

ಮತ್ತಿಲ್ಲಿ ಹಚ್ಚ ಹಸಿರಾದಂತಹ ಗಿಡ ಮರಗಳನ್ನು ನೋಡಬಹುದಾಗಿದೆ.

ಮತ್ತ್ ಇಲ್ಲೊಂದು ಸ್ಕ್ರೀನ್ ಟಿ_ವಿ ಹಾಗು ಇಲ್ಲಿ ಪಕ್ಕದಲಿ ಒಂದು ಫ್ಯಾನ್ ನನ್ನ ಕಾಣಬಹುದಾಗಿ ಕಾಣಬಹು--

ಹಾಗೂ ಇಲ್ಲಿ ಒಂದು ಟ್ರಕ್ ನಿಂತುಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಕೆಲ ಕೇಬಲ್ಸ್ ಗಳು ಮತ್ತ ಇಲ್ಲಿ ಒಂದ ರಸ್ತೆಯನ್ನು ನೋಡಬ--

ಮತ್ತು ಒಂದು ಸ್ವಿಚ್ ಬೋರ್ಡ್ ಹಾಗು ಕೆಲವು ಪೈಪ್ ಲೈನ್ ಗಳನ್ನು ಕಾಣಬಹುದಾಗಿ--

ಮತ್ತು ಅವುಗಳು ಕೆಲವು ಕಟ್ಟಿಗೆಗಳ ಮೇಲೆ ಕುಳಿತುಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ವಿಶಾಲವಾದಂತಹ ಒಂದು ಕಲ್ಲಿನ ಗು ಬೆಟ್ಟವನ್ನು ನೋಡಬಹುದು.

ಮತ್ತು ಇಲ್ಲಿ ಹಲವಾರು ಜನರು ಓಡಾಡುತ್ತಿರುವ ದೃಶ್ಯ ನೋಡಬಹುದಾಗಿದೆ.

ಮತ್ತು ಇಲ್ಲಿ ಎರಡು ಸಿಂಟೆಕ್ಸ್ಗಳನ್ನು ಕಾಣಬಹುದು.

ಹಾಗೂ ಇಲ್ಲಿ ಮಧ್ಯದಲ್ಲಿ ದೊಡ್ಡದಾದ ಒಂದು ಲ್ಯಾಪ್ಟಾಪ್ ಅನ್ನು ಕಾಣಬಹುದಾ--

ಮತ್ತು ಇಲ್ಲಿ ಒಂದು ಮಳೆ ಬಂದಿರುವ ಪ್ರವೇಶನು ಕಾಣಬಹು--

ಮತ್ತು ಹಚ್ಚ ಹಸಿರಿನಂತಹ ಗಿಡಮರಗಳನ್ನು ನೋಡಬಹುದು ಹಾಗು ತೆಂಗಿನ ಮರಗಳು ಮತ್ತು ಹೂವಿನ ಮರಗಳನ್ನು ಕಾಣಬಹುದು.